ಇದು ಒಂದು ಕಿರಣ ಅಂಗಡಿ ಇದೆ.

ಇದು ಒಂದು ಮದುವೆ ಮಾಡುವ ಮಂಟಪವಾಗಿದೆ.

ಮತ್ತು ಇಲ್ಲಿ ಮುಂದುಗಡೆ ಸ್ಟೇಜಿನ ಬಲ್ಲಿ ಕೆಂಪು ಬಣ್ಣದ ಸ್ಟೇಜನ್ನು ಇದೆ.

ಮತ್ತು ಇಲ್ಲಿ ಕೆಲವು ವ್ಯಕ್ತಿ ಮುಂದಕ್ಕೆ ಬರುವುದನ್ನು ನಾವು ನೋಡಬಹುದು.

ಮತ್ತು ಇಲ್ಲಿ ಕುರ್ಚಿಯ ಮೇಲೆ ಬಿಳಿ ಬಣ್ಣದ ಚೀಲವನ್ನು ಇಡಲಾಗಿದೆ.

ಪೊದೆಗಳು ಮತ್ತು ಹುಲ್ಲುಗಳು ಎಲ್ಲಾ ಕಂಡುಬರುತ್ತಿವೆ.

ಮತ್ತು ಇಲ್ಲಿ ಕೂಡಲು ಸ್ಥಳ ಅವಕಾಶನ್ ಮಾಡಿಕೊಡಲಾಗಿದೆ.

ಮತ್ತು ಈ ನದಿಯ ಒಳಗಡೆ ಎರಡು ಕಪ್ಪು ಬಣ್ಣದ ಬಾತುಕೋಳಿಗಳನ್ನು ಕಂಡು ಬರುತಾ ಇದೆ.

ಮತ್ತು ಇಲ್ಲಿ ನಮಗೆ ರಸ್ತೆ ಅನ್ನು ಕಂಡು ಬರುತ್ತಾ ಇದೆ ಮತ್ತು ಬಿಳಿ ಬಣ್ಣದ ಕಾರನ್ನು ನಾವಿಲ್ಲಿ ನೋಡಬಹುದು.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಬಾತ್ರೂಮ್ ಸಿಂಕ್ಗಳು ಮತ್ತು ಗೋಡೆಯಿಂದ ನೇತು ಹಾಕಲಾದ ಶೌಚಾಲಯಗಳನ್ನು ಕಂಡು ಬರುತ್ತ ಇದೆ.

ಸಿಂಕುಗಳು ಮತ್ತು ಶೌಚಾಲಯಗಳು ವಿವಿಧ ಆಕಾರಗಳು ಮತ್ತು ಗಾತ್ರದಲ್ಲಿ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಆರು ವ್ಯಕ್ತಿಗಳನ್ನು ನಾವು ನೋಡಬಹುದು.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳು ಕಂಡು ಬರುತ್ತ ಇದ್ದಾರೆ.

ಇದು ಒಂದು ಕೂದಲು ಕತ್ತರಿಸುವ ಅಂಗಡಿಯಾಗಿದೆ ಮತ್ತು ಒಳಗಡೆ ಹಲವಾರು ಜನರು ಇದ್ದಾರೆ.

ಮತ್ತು ಇಲ್ಲಿ ನಾಲ್ಕು ವ್ಯಕ್ತಿಗಳನ್ನು ಮಂಟಪನ್ನು ಅಲಂಕರಿಸುತ್ತ ಇದ್ದಾರೆ.

ಮತ್ತು ಇಲ್ಲಿ ನಮಗೆ ಕುರ್ಚಿ ಮತ್ತು ಬಾಗಿಲುಗಳನ್ನು ಕಂಡು ಬರುತ್ತಾ ಇವೆ.

ಮತ್ತು ಇಲ್ಲಿ ಬಿಳಿ ಫಲಕಗಳು ಮತ್ತು ಕಪ್ಪು ಚೌಕಟಗಳನ್ನು ಹೊಂದಿದೆ.

ಇದು ಮೀನು ಟ್ಯಾಂಕುಗಳು ಹೊಂದಿರುವ ಸಾಕು ಪ್ರಾಣಿಗಳ ಅಂಗಡಿಯಾಗಿದೆ.

ಚಿತ್ರದಲ್ಲಿ ನಮಗೆ ಇಲ್ಲಿ ಒಂದು ಅಂಗಡಿಯನ್ನು ಕಂಡುಬರುತ್ತಾಯಿದೆ ಅದರ ಹೆಸರು ಭಾರತ್ ಗ್ಯಾಸ್ ಕುಕ್ ಫುಡ್ ಸರ್ವೀಸ್ ಲವ್ .

ಮತ್ತು ಅಂಗಡಿಯ ಮುಂದೆ ಒಂದು ಸೈಕಲ್ ಅನ್ನು ನಿಲುಗಡೆ ಮಾಡಲಾಗಿದೆ.

ಚಿತ್ರದಲ್ಲಿ ನಮಗೆ ಒಂದು ಕಚೇರಿಯನ್ನು ಕಂಡು ಬರುತಾ ಇದೆ.

ಮತ್ತು ನಮಗೆ ಇಲ್ಲಿ ಒಂದು ಬಾಗಿಲು ಮತ್ತು ಒಂದು ಕಿಟಕಿಯನ್ನು ಕಂಡುಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ಇದೊಂದು ಸಣ್ಣ ಮಕ್ಕಳ ಕೊಠಡಿಯಾಗಿದೆ.

ಮತ್ತು ಎಲ್ಲರೂ ಕೆಂಪು ಬಣ್ಣದ ಟೋಪಿಯನ್ನು ಧರಿಸಿಕೊಂಡಿದ್ದಾರೆ.

ಮತ್ತು ಇಲ್ಲಿ ನಮಗೆ ಶಾಲಾ ಕಾಲೇಜಿನ ವಾಹನಗಳನ್ನು ಕಂಡುಬರುತ್ತವೆ.

ಮತ್ತು ಒಳಗಡೆ ಹೋಗೋಕೆ ಗಾಜಿನ ಬಾಗಿಲು ಇದೆ.

ಮತ್ತು ಇಲ್ಲಿ ಅಂಗಡಿದ ಗ್ವಾಡಿಯ ಮೇಲೆ ಒಂದು ವಸ್ತುವನ್ನು ಟಂಗಾಯಿಸಲಾಗಿದೆ

ನಮಗೆ ಇಲ್ಲಿ ಒಂದು ಗಣಕಯಂತ್ರ ಮತ್ತು ಎರಡು ಲ್ಯಾಪ್ಟಾಪ್ ಗಳನ್ನು ಕಂಡು ಬರುತ್ತಾ ಇದ್ದಾವೆ.

ಮತ್ತು ಇಲ್ಲಿ ಒಂದು ಮೇಜು ಕೂಡ ಇದೆ ಮತ್ತು ಇಲ್ಲಿ ಗೋಡೆಯ ಮೇಲೆ ಒಂದು ಕುದುರೆಯ ಚಿತ್ರವನ್ನು ಹಚ್ಚಲಾಗಿದೆ.

ಇಲ್ಲಿ ವಿವಿಧ ಗಾತ್ರಗಳು ಮತ್ತು ಪ್ರಕಾರದ ಪ್ಲೌಡ್ ಶೀಟ್ ಗಳನ್ನು ಕಂಡು ಬರುತ್ತಾ ಇದೆ.

ಮುಂಭಾಗದಲ್ಲಿ ಎರಡು ಏಣಿಗಳು ಕಾಣಬಹುದು ಒಂದು ಬಿಳಿ ಮತ್ತು ಇನ್ನೊಂದು ಲೋಹದಾಗಿದೆ.

ಮತ್ತು ಇಲ್ಲಿ ಕೆಲವು ಆಕಾರು ಪ್ರಾಣಿಗಳ ಆಕಾರದಲ್ಲಿ ಮಾಡಲಾಗಿದೆ ಮತ್ತು ಕೆಲವು ಮನೆಯ ಆಕಾರದಲ್ಲಿ ಮಾಡಲಾಗಿದೆ.

ಮತ್ತು ಇಲ್ಲಿ ಹಲವಾರು ಬೈಕ್ ಗಳನ್ನು ನಿಲ್ಲುಗಡೆ ಮಾಡಲಾಗಿದೆ.

ಮತ್ತು ಇಲ್ಲಿ ಸುತ್ತಮುತ್ತಲು ಗಿಡ ಮರಗಳನ್ನು ಕಂಡು ಬರುತ್ತಾ ಇವೆ.